ತುಂಬ ಪಲ್ಯ ಮತ್ತೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀವಿ ತುಂಬ ತರಕಾರಿ ಪಲ್ಯ ಮತ್ತೆ ಇದು ಗ್ಯಾಸ್ ಟ್ರಬಲ್ ಆಗಿರುವುದರಿಂದ ಇದು ಎಲ್ಲರಿಗೂ ಒಳ್ಳೆಯದಲ್ಲ ಇದೆಲ್ಲಾಈ ತರಕಾರಿ ಬೆಸ್ಟ್ ಫುಡ್ ಎಷ್ಟು ಬೆನಿಫಿಟ್ ಇದನ್ನು ಅಷ್ಟು ಡಿ ಮೆರಿಟ್ಸ್ ಕೂಡ ಇದೆ ಕೂಡ ಹೌದು.

ವಾಟರ್ ಹೋಗೋಣ ಚೆನ್ನಾಗಿದೆ. ಮತ್ತೆ ಗ್ರೀನರಿ ಭೀ ಅಷ್ಟೇ ವಿಸಿಬಲ್ ನಷ್ಟ ವಿವರ ಇಲ್ಲಿದೆ ನೋಡಿ. ಬ್ಯೂಟಿಫುಲ್ ಆಗಿ ಕೂಡ ಇದೆ. ಇದರಲ್ಲಿ ಮಾಡುವುದರಿಂದ ಫಿಶ್ ಮತ್ತೆ ನೋಡಬೇಕೆ ಟೂರಿಸ್ಟ್ ಪ್ಲೇಸ್ನ್ನು ಕಾಣ್ತಾ ಇದೆ.

ವರೆಗೆ ಸೈಡ್ ಸೆಕ್ಷನ್ ಆಗಿರಬಹುದು ಕ್ರಾಸ್ ಸೆಕ್ಷನ್ ಆಗಿರಬಹುದು ಮುಂದೆ ಫ್ರಂಟ್ ಇರಬಹುದು ಆಮೇಲೆ ಪೈಂಟಿಂಗ್ ಇರಬಹುದು ಮರ ಇರಬಹುದು ಎಲ್ಲಾನು ಕೂಡ ಗುಡ್ ಕೂಡ ಮತ್ತೆ ಬ್ಯೂಟಿಫುಲ್ ಅಟ್ಟ್ರಾಕ್ಟಿವ್ ಕೂಡ --

ಸೊ ತುಂಬಾ ಯಾಕಂದ್ರೆ

ಇದು ಸರ್ಕಲ್ ತುಮ್ಬ ಹಳ್ಳಿ ಕಡೆ ಎಲ್ಲ ರೇರ್ ಹಿಂದಿನ್ ಕಾಲದಲ್ಲಿ ನೋಡಿದ್ದೇ ಅಂತ ಕೂಡ ಹೇಳ್ತಿದ್ದೀನಿ ಇದು ತುಂಬಾನೇ ಚಿಕದಾಗಿದೆ ಸರ್ಕಲ್ ಅಂದ್ರೆ ತುಂಬ ಸಕ್ಕತಾಗೆ ಇದೆ ರೌಂಡ್ .

ಇದು ನೋಡೋದಕ್ಕೆ ತುಂಬಾನೆ ಬ್ಯೂಟಿಫುಲ್ ಹಾಗೆ ಇದೆ ಎಲ್ಲಾ ಸೆಕ್ಷನ್ ಗಾಡ್ ಸೆಕ್ಷನ್ ಕ್ರಾಸ್ ಸೆಕ್ಷನ್ --